ಇದು ಒಂದಿ - ಒಂದು ಟೈಪಿನ ಮೀನು ಇದಕ್ಕೆ ಮುಗುಡು ಮೀನು ಅಂತ ಹೇಳುತ್ತಾರೆ ಹಾಗು ಈ ಮೀನು ಸಾಧಾರಣ -

ಇದು ಎಲ್ಲರಿಗೂ ಸಹ ನೋಡುವಾಗಲೇ ಗೊತ್ತಾಗುತ್ತದೆ ಯಾಕೆಂದರೆ ಅದರ ಮೀಸೆಯಿಂದಲ್ಲೆ ಗೊತ್ತಾಗುತ್ತದೆ ಅದು ಮುಗುಡು ಮೀನು ಏಂದು.

ಇದು ದೇವರ ಮನೆಯಾಗಿರುತ್ತದೆ ಇದು ದೇವಸ್ಥಾನ ಎಂದು ಕರೆಯಲಾಗುವುದು ಇದು ವಿಶಾಲವಾದ ವಾತಾವರಣ ಇರುತ್ತದೆ.

ಪೆಟ್ರೋಲು ಗಳು ಆ ಇದಲ್ಲಿ ತುಂಬಿಸಿಕೊಂಡು ಎಲ್ಲಾ ಪೆಟ್ರೋಲ್ ಪಂಪ್ ಗಳಿಗೆ ಆ ಇದು ಪೆಟ್ರೋಲ್ ಅನ್ನು ನೀಡುತ್ತದೆ.

ಯಾರಾದರೂ ಏನಾದರೂ ಆಹ್ಹ್ ತುಂಬಾ ನೋವಿನಲ್ಲಿ ಇದ್ದರೆ --

ನೋಡಲು ಸಿಗುತ್ತದೆ ಇದು ಒಂದು ಇಡೀ ಊರ ಗಡಿಯಾರ ಕಂಬವಾಗಿರುತ್ತದೆ ಈ ಘಂಟೆಯನ್ನು ಎಲ್ಲರೂ ವೀಕ್ಷಿಸುತ್ತಾರೆ.

ವಾಕ್ ಮಾಡಲಿಕ್ಕೆ ಬರುತ್ತಾರೆ ಹಾಗೆಯೇ ಯಾವ್ವನರು --

ಮೀನಿನ ವ್ಯಾಪಾರಿಗಳು ಮೀನನ್ನು ಮಾರುತ್ತಿದ್ಧಾರೆ ಹಾಗೆಯೇ ಬಂದರು ಟೈಪ್ ಕಾಣ್ತಾ ಉಂಟು.

ಟೈಪ್ ಕಾಣುತ್ತದೆ ಹಾಗೆಯೇ ಇಲ್ಲಿ ರೈತರ ಸಾಮೂಹಿಕ ಅಹ್ --

ಚಿತ್ರವು ಇಲ್ಲಿ ನೋಡಲಾಗುವುದು ಇದು ಒಂದೇ ರೀತಿಯ ಮನೆಯಲ್ಲಿ ಇರುವ ಸ್ವಿಮ್ಮಿಂಗ್ ಪೂಲ್ ಆಗಿರುತ್ತದೆ ಆ ರೆಸಾರ್ಟ್ನಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಗಿರುತ್ತದೆ.

ಯಲ್ಲಿ ಇರುತ್ತದ್ದೆ ಈ ದೇವಸ್ಥಾನ ತುಂಬಾ --

ಅವರು ಬಂದ್ ಮ್ ಫ್ಯಾಮಿಲಿ ಅವರು ಬಂದು ವಿ --

ಇಲ್ಲಿ ದೂರದಿಂದ ಬಂದವರಿಗೆ ವಾಸವಾಗಲು ಒಂದು --